ಹೌದು ಈಗ ನೋಡ್ಲಿಕೇನು ಇಲ್ಲ ಮಾತಾಡ್ಲಿಕ್ಕು ಇಲ್ಲ. ಹೌದು ಈಗ ಬೇರೆ ಬೇರೆ ನಮ್ಮದು ಕೆಲಸ ನಮ್ಮದು. ಹೌದು ನಮ್ ಕೆಲಸ ನಾವ್ ಮಾಡುದು. ಅದೇ ಮತ್ತೆ ನಿಮ್ಗೆ ಹೇಗಾಗ್ತದೆ ಈಗ ಕೆಲ್ಸ?

ಮತ್ತೇನಿಲ್ಲ .

ಹಾ ಈಗ free ? ಹೌದು ಒಂದು ಅರ್ಧ ಗಂಟೆ free, free ಉಂಟು.

ಮತ್ತೆ ಎಷ್ಟು ಗಂಟೆ ತನಕ ಇರ್ತದೆ ಕೆಲಸ? ನಮ್ದು ಏಳ್ ಗಂಟೆ ವರೆಗೆ ಆಗ್ತದೆ ರಾತ್ರಿ .

ಹೊರಗಡೆ ಹೋಗ್ತೀರಾ ಅದೇ ಕೆಲಸದಿಂದ ಬಂದ್ಮೇಲೆ. ಹೊರಗಡೆ ಏಳ್ ಗಂಟೆ ನಂತ್ರ ಎಲ್ಲಿ ಹೋಗುದು .

ಮನೆಗೆ ಬರುವಾಗ ಸಾಕ್ ಆಗಿ ಇರ್ತದೆ. ಗಮ್ಮತ್ ಮಾಡುದ್ರೆ ಹೇಳಿ ಮರ್ರೆ ನಾನ್ ಬರ್ತೇನೆ ರಜೆ . ಹಾಗೇನೇ call ಮಾಡಿದ್ದು ತುಂಬಾ ದಿವಸ ಆಯ್ತಲ್ಲ ನಾವೆಲ್ಲ . ಹೌದು ಆಚೆ ತಿರ್ಗಾಡ್ಲಿಕ್ಕೆ ಹೋಗುದಾದ್ರೆ ತಿರ್ಗಾಡ್ಲಿಕ್ಕೆ ಹೋಗುವಾ ಬೇರೆ ಇಲ್ಲಿ ಹತ್ರ ಎಲ್ಲದ್ರು ಒಟ್ಟಾಗಿ ಹೋದ್ರೆ ಹೋಗುವ. ಇಲ್~ ಅಂದ್ರೆ ಒಂದ್ ಬೇರೆ ಕಡೆ ಹೋಗಿ ಅಲ್ಲಿ stay ಆಗುವ ಅಂತ .

ಅಯ್ತಾಯ್ತು ಕೇಳ್ತೆನೆ ನಾನು free ಇದ್ದಾರೆ. ಅಂದ್ರೆ ಯಾವಾಗ ಅದ್ date fix ಮಾಡುವ ಅಂತ ದಿನ. ಎಲ್ಲರತ್ರ ಹೇಳಿದ್ರೆ ಅಯ್ತು ಹೇಳ್ತಾರೆ ನ ಬರ್ತೇನೆ ಒಟ್ಟಾಗುವ ಒಟ್ಟಾಗುವ .

ಅದೇ ನೋಡ್ಬೇಕು ರಜೆ ಕೊಟ್ರೆ ಎಲ್ಲರೂ ಬರ್ತಾರಲ್ವ. ಹೌದು ಅದುಸ ಹೌದು ಹೋಗ್ತಿದ್ರೆ ರಜೆ ಬೇಕಲ್ಲ ರಜೆ ಕೇಳ್ಬೇಕು. ಅದೇ ಯಾರೆಲ್ಲಾ ಇದಾರೆ ಅವ್ರಿಗೆ ಎಲ್ಲ call ಮಾಡುವಾ.

ಬರ್ಲಿ ಎಲ್ರು ಗಮ್ಮತ್ ಮಾಡುವ ತುಂಬಾ .

ಮತ್ತೆ ಅಲ್ಲೇ ಬೇರೆ ಕಡೆ ಹೋಗುವ ಎಲ್ಲಿಯಾದ್ರೂ. ಬೇರೆ ಕಡೆ ಹೋಗಿ ಎಲ್ಲಾದ್ರೂ ಹೋಗಿ. ಹಾ ಅದೇ ಅಲ್ಲೇ ಅಲ್ಲೇ stay ಆಗುವ.

ಹಾ ಅಂದ್ರೆ ಒಂದು ಎರಡು ದಿವಸ ಇದ್ರೆ ಗಮ್ಮತ್ ಆ ಒಂದೇ ದಿವಸದಲ್ಲಿ ಅಷ್ಟು ಆಗಲ್ಲ.

ಒಂದ್ ಎರಡ್ ದಿವ್ಸ ಇರ್ಲಿ ಹಾಗೆ. ಬೇಕಾಗಬೋದು. ನೀವ್ ಹೋಗ್ತೀರಾ ಈಗ ಬೇರೆ ಕಡೆ ಎಲ್ಲ ತಿರ್ಗ್ಲಿಕ್ಕೆ ಎಲ್ಲ? ತಿರ್ಗ್ಲಿಕ್ಕೆ ಒಂದು ಆದಿತ್ಯವಾರ ಎಲ್ಲ ರಜೆ ಇರ್ತದಲ್ಲ ಅಪರೂಪಕ್ಕೊಮ್ಮೆ ಹೋಗುದು. ಹಾ ಹಾಗೆ ಇರ್ತಾರ ನವ್ರು ಇದ್ದರಾ ಗೆಳೆಯರು? ಗೆಳೆಯರ್ ಯಾರ್ ಇಲ್ಲ ನಾವೇ cousins ಎಲ್ಲ ಹೋಗುದು . ಅದೇ ಮುಂಚೆ ಆದ್ರೆ ನಾವ್ ಒಟ್ಟಿಗೆ ಹೋಗ್ತಿದ್ವಿ ಅಲ್ಲ . ಹೌದು ಸ್ನೇಹಿತರೆಲ್ಲ ಒಟ್ಟಿಗೆ ಹೋಗುದು ಒಂದು ಗಮ್ಮತ್ತೆ.

Call, call ಮಾಡಿದೇ ಈಗ ಅದೇ ಹೊರಗೆ ಮನೆಯಲ್ಲಿ ಇದ್ದೆ ರಜೆ ಇವತ್ತು ರಜೆ ಹಾಕಿದ್ದು ಬೇರೊಂದು ಹೋಗ್ಲಿಕಿತ್ತು ಹಾಗೆ.

ಮತ್ತೆ ನಿಮ್ಮದ್ ನೆನಪ್ ಆಯ್ತ್ ಅದೇ call ಮಾಡಿದೆ.

ಸರಿ ಸರಿ ?

ಆಹ್ ನಾನು ಅರಾಮ್ ಇದೇನ್ರಿ. ನಿಮ್ದ ಮದ್ವಿ ಯಾವಾಗ ಆಯ್ತ್ರೀ? ನಂದ್ ಮದ್ವಿ November ಆಗೇತಿ ನೋಡ್ರಿ.

ಈಗ ಎರ್ಡ್ ವರ್ಷ ಆಯ್ತು. ನಿಮ್ದು? ಎರ್ಡ್ ಆಯ್ತಾ ನನ್ನ್ ಮದ್ವಿ ಆಗಿ ಹನ್ನೊಂದ್ ವರ್ಷ ಅಕ್ಕೆತಿ May ಆಹ್ May ಇಪ್ಪತ್ರೋಂಬತ್ತಕ್ಕ.

ಆಮೇಲೆ ನಿಮ್ದ್ ಊರ್ ಯಾದ್ರಿ? ನಮ್ದ್ ಊರು ಬಿಜಾಪುರ್ ನೋಡ್ರಿ ಅಂದ್ರ ನನ್ನ ತವ್ರಮನಿ ಬಿಜಾಪುರ್ ಗಂಡನ ಮನಿ ಕೊಪ್ಳ. ಆಹ್ ಆಹ್ ನೀವು ಕೆಲ್ಸದ ಮೇಲೆ ಹುಬ್ಳಿಗ್ ಬಂದ್ ಉಳಕೊಂಡೇರಿ? ಇಲ್ರಿ ನಾನು ಕೆಲ್ಸದ್ ಮೇಲೆ ಬೆಂಗ್ಳೂರ್ ನಾಗ ಇರ್ತಿನ್ರಿ.

ಆಹ್ ಅಂದ್ರ ಮ~ ಆಹ್ ನಾವ ಆಹ್ ನನ್ನ್ ಗಂಡನ್ ಮನಿ ಸವದತ್ತಿ. ನಂದ್ ಧಾರ್ವಾಡ .

ಆಹ್ ನಂದ್ relation ಯೊಳಗ್ ಮದ್ವಿ ಆಗಿಲ್ಲಾ ಹೊರಗ್ ಕೊಟ್ಟಾರ ನನಗ.

ಹ್ಮ್ ಹೊರಗ್ ಕೊಟ್ಟಾರ. ಆಹ್ ನನ್ನ ಮದ್ವಿ ಆಗಿ ಹನ್ನೊಂದ್ ವರ್ಷ ಆತ್. ಆಹ್ ನಂದ arrange marriage . ಹೌದ್ರಿ ಹೆಂಗ ಮಾಡಿದ್ ಹೆಂಗ್ ಆಯ್ತ್ರೀ ಅವಾಗ ಮದ್ವಿ ನಿಮ್ದು? ನಮ್ಮ್ ಮದ್ವಿ ಅಂದ್ರ ನಮ್ಮ್ ಮದ್ವಿ ಧಾರ್ವಾಡ್ ದೊಳಗ ಆಯ್ತು. ಹ್ಮ್ ಹೆಂಗ್ ಮಾಡಿದ್ರಿ ಮದ್ವಿಯೆಲ್ಲಾ ಅವಾಗ ಹನ್ನೊಂದ್ ವರ್ಷ ಇದ್ದಾ~ ಹನ್ನೊಂದ್ ವರ್ಷದ ಹಿಂದ ನಿಮ್ದು. ವರ್ಷ ಇದ್ದಾಗೆನೆ ಅವಾಗ ನಮ್ಮ್ ಮನಿಯೊಳಗ ಎಲ್ಲಾ full grand ಗಿ celebration ಮಾಡ್ಯಾರ ನನ್ನ್ ಮದ್ವಿ. ಅಂದ್ರ ನಮ್ಮ್ ್ ಕಡಿ ಆಹ್ ಮದ್ವಿ ಹುಡ್ಗನ್ ಕಡೆನ ಮಾಡ್ಕೊಳೋದ್ ಇರ್ತೆತಿ ಹೆ~ ಹೆಣ್ಣಿನ ಕಡೆ ಮಾಡಿ ಕೋಡಾಂಗಿಲ್ಲಾ ನಮ್ಮ್ caste ಒಳಗ.

ಆಹ್ ನಮ್ದ್ರೋಳಗ ಎಲ್ಲಾ grand ಅಂಗ ಮಾಡಿದ್ರ ಮದ್ವಿ. ನಮ್ಮ್ ಲ್ಲಿ ಹಿಂದಿಂದ್ ದಿನಾನ engagement ಮಾಡ್ತಾರ ಅದಕ್ಕ ನಾವು ಇಳೆ ಅಂತ ಕರಿತಾರ ಇಲ್ಲೆ. ಹಿಂದಿನ ದಿನಾ ರಾತ್ರಿ ಆ ring ಹಾಕೋ ceremony ಇರ್ತೆತಿ. ಆಹ್ ಉಂಗರಾ ಬದಲಾಯ್ಸೊದು.

ಅದು ನಮ್ಮ್ ಲ್ಲೇ ರಾತ್ರಿ ಹತ್ತ ಗಂಟೆ ನಂತರ ಮಾಡ್ತಾರಿ.

ಹತ್ತ ಗಂಟೆ ನಂತ್ರ ಅಂದ್ರ ಮುಂಚೆ ಎಲ್ಲಾ function dance ಅವೆಲ್ಲಾ ಮಾಡ್ಕೊಂಡ ಇದ ಮಾಡ್ಕೊಂಡ ಹುಡ್ಗಿನ ಕರ್ಕೊಂಡ್ ಕರ್ಕೊಂಡ್ ಹೋಗ್ತಾರ ಅವ್ರ ಹುಡ್ಗನ ಮನಿಗೆ. ಕರ್ಕೊಂಡ್ ಹೋಗಿ dance ಎಲ್ಲಾ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಮೆರವಣಿಗಿ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ತಾರ. ಆಮ್ಯಾಲೆ welcome ಮಾಡ್ಕೊತಾರ welcome ಮಾಡ್ಕೊಂಡ್ ಆಹ್ ಅವ್ರ್ ಆಮೇಲೆ ಕುಂದ್ರಿಸಿ ಆರ್ತಿ ಮಾಡಿ saree ಕೊಡ್ತಾರ ನಮಗ. saree ಕೊಟ್ಟಿಂದ್ ನಾವ್ ಹೋಗಿ saree change ಮಾಡ್ಕೊಂಡ್ ಬಂದಿಂದ ಅವಾಗ ಹುಡ್ಗಾನು dress ಹಾಕ್ಕೊಂಡ ಬರ್ತಾರ. ಅವಾಗ ಹೀರ್ಯಾರ ಎಲ್ಲಾರು ಸೇರಿ ಹಿಂಗ ನಾವ ನಮ್ಮ್ ಹುಡ್ಗಿನ ಇಂತವ್ರ ಮನಿಗ ಹಿಂಗ್ ಕೊಟ್ವಿ ಅಂತ ಹೇಳಿ ಆಹ್ ಒಪ್ಪಿಗೆ ಅಪ್ಪಗೊತಾರ ಹುಡ್ಗನ್ ತಂದಿ ಹುಡ್ಗಿ ತಾ~ ತಂದಿ ಹುಡ್ಗನ್ ತಂದಿ ಹುಡ್ಗಿ ತಾಯಿ ಹುಡ್ಗನ್ ತಂದಿ ಇಲ್ಲಾ ಅಂದ್ರ. ಅವ್ರ ಚಿಕ್ಕಮ್ಮ, ಚಿಕ್ಕಪ್ಪ ಇರೋವ್ರ ಆಹ್ ಅವ್ರ ಅಪ್ಪ್ಕೊಂಡ ಹಿಂಗ ಹಿಂಗ ನಾವ ಒಂದ ಆದ್ವಿ ಹಿಂಗ ನಾವ ಅಂತ ಹೇಳಿ ಅಪ್ಪ್ಕೊತಾರ. ಆಮೇಲೆ ನಮಗ ಕರಿಸಿ ಉಡಿ ತುಂಬಿ ಹುಡ್ಗಿಗ್ ಉಡಿ ತುಂಬ್ತಾರ. ತುಂಬಿ ಆಮೇಲೆ ಉಂಗ್ರಾ ಬದಲಾಸ್ಕೊಳ್ಳೊದ್ ಮಾಡ್ತಾರ. ಆ ಆಮೇಲೆ ರಾತ್ರಿ ಎಲ್ಲಾ ಆಹ್ ಇದನ್ನ ಅರ್ಶಿನದ ಶಾಸ್ತ್ರ ಅವೆಲ್ಲಾ ಮಾಡ್ತಾರ. ಆದ್ರ ನಮ್ಮ್ ಕಡೆ ಜಾಸ್ತಿ ಅಂದ್ರ ಆಹ್ ಬೆಳಗ್ಗೆ ಮಾಡ್ತಾರ. ಬೆಳಗು ಮುಂಜಾನೆ ಅರ್ಶಿನ ಶಾಸ್ತ್ರ. ಅರ್ಶಿನ ಶಾಸ್ತ್ರಕ್ಕ ಎಲ್ಲಾ. Neat ಗೆ ಕಂಬಳಿ ಎಲ್ಲಾ ಹಾಸಿ ಅದರ ಮ್ಯಾಗ ಹಾಸಕ್ಕಿ ಹಾಕಿ ಆಹ್ ಹುಡ್ಗಾ, ಹುಡ್ಗಿನ್ ಕುಂದರ್ಸಿ ಹುಡ್ಗಿ ತಂಗಿ ಅಥವಾ ಅಕ್ಕಾ ಹುಡ್ಗನ್ ತಂಗಿ ಅಥವಾ ಅಕ್ಕಾ ಅವ್ರು ಹಿಂದ ಕೂಡ್ಬೇಕ. ಅವ್ರಿಗೆಲ್ಲಾ ಅಂದ್ರ ಅವ್ರನು ಮದ್ ಮಕ್ಳನ್ನ ಮಾಡ್ತಾರ ಅವಾಗ. ಅವ್ರಿಗು ಎಲ್ಲಾ ಅರ್ಶಿನಾ ಎಲ್ಲಾ ಹಚ್ಚಿ ಆಮೇಲೆ ನಮ್ಮ್ ಕಡೆ ಒಂದ ಕಡೆ ಕುಂದರ್ಸಿ ಸುರಗಿ ಹಾಕ್ತಾರ. ಹುಡಗಾ ಅರ್ಶಿನಾ ಹಚ್ಚಿಂದ ಅವಾಗ ಸುರ್ಗಿ ಹಾಕಿಂದ ನಮ್ಮ್ ಲ್ಲೇ ಯಾರ ಆಹ್ ಅವಾಗ ಸುರ್ಗಿ ಹಾಕಿ ಅಲ್ಲೆ. ಬಟ್ಟಿ change ಮಾಡೋದ ಇರ್ತೆತಿ ನಮ್ಮ್ caste ಯೊಳಗ ನಾವ ಯಾರ್ first saree ಉಟ್ಕೊಂಡ ಇಲ್ಲಾ ಅವ್ರಗ ನಮ್ಮ್ ಲ್ಲೇ ಹುಡಗ್ಯಾರ್ಗೆ ಸೀರಿ ಉಡಸ್ತಾರ. ಹುಡ್ಗುರ್ಗ ದೋತ್ರಾ ಉಡಸ್ತಾರ ಆಹ್ ಅಂದ್ರೆ ಈಗ್ ಯಾರ್ಗು ದೋತ್ರಾ ಉಟ್ಕೊಳಾಕ ಬರಂಗಿಲ್ಲ .

ಆ time ನ್ಯಾಗ compulsory ಅವತ್ತ ದೋತ್ರಾ ಉಡಿಸಿ ಪಟಗಾನ ಸುತ್ತೋದ್ ಇರ್ತೆತಿ ನಮ್ಮ್ ಕಡೆ. ಹ್ಮ್ ನಮ್ಮ್ ಕಡೆನು ಹಂಗ ಮಾಡ್ತಾರ ನಮ್ಮ್ ಕಡೆ ಏನ ಮಾಡ್ತಾರ ಯಾರ ಹುಡ್ಗಿದ್ ಅಪ್ಪಾ ಆಮೇಲೆ ಹುಡ್ಗಿದ್ ಮಾವಾ ಹಿಂಗ್ ಯಾರ್ ದೊಡ್ಡೋವ್ರ ಹೀರ್ಯಾರ ಇರ್ತಾರ್ಲಾ ಅವ್ರೆಲ್ಲಾ ಪಟ್ಕಾ. ಸುತ್ಕೊಳೋದು ಆಮೇಲೆ ಚಂದ ಮಾಡ್ತಾರ. ನಿಮ್ಮ ಗತ್ಲೆನೆ ಮಾಡ್ತಾರ ಎಲ್ಲಾ almost ಎಲ್ಲಾ ನಿಮ್ಮ ಗತೆನ ಮಾಡ್ತಾರ. ಆದ್ರ ಇವಾಗ ಸ್ವಲ್ಪ trend change ಆಗೇತಿ ಅಲ್ಲಾ ಹಿಂದಿನ ದಿನಾ night engagement ಮಾಡಿ ಮರ್ದಿನಾ ಮದ್ವೆ ಮಾಡ್ತಾರ. ನಮ್ಮ್ ಲ್ಲೇ ಹೆಂಗ ಅಂದ್ರ ಈಗ ಯಾರ ಹುಡ್ಗಿ first saree ಉಟ್ಕೊಂಡ ಕೆಳಗ್ ಕುಂಡ್ತಾಳ ಅಂದ್ರ ಹಸಿ ಒದ್ದೆ ಬಟ್ಟಿ ತಗ್ದ ಯಾರ್ first dress ಹಾಕ್ಕೊಂಡ ಅಂದ್ರೆ challenge ಇರ್ತೆತಿ ಅದ ಯಾರ win ಆಕ್ಕಾರ ಅಂತ ಹೇಳಿ.

ಹುಡ್ಗನ side ದವ್ರ ಹುಡ್ಗನ ready ಮಾಡ್ತಾರ, ಹುಡ್ಗಿ side ವರು ನಾವ ಅಂದ್ರ ಮೊದ್ಲೇಕ ಸೀರಿಗೆ pin ಎಲ್ಲಾ ಹಾಕಿ ready ಮಾಡಿ ಇಟ್ಕೊಂಡಿರ್ತೆವಿ. ನಮ್ದ late ಆಗ್ತೇತಿ ಹುಡ್ಗುರ್ದ ಏನ ಯ್ಯಾಡ ನಿಮಿಷಾನ್ಯಾಗ ಆಕ್ಕೇತಿ ಹ್ಮ್ . ಆಮೇಲೆ ಬಾಸಿಂಗಾ ಎಲ್ಲಾ ನಮಗ ಅಲ್ಲೇ ಕುತ್ಕೊಂಡ ಹುಡ್ಗುಗ ಬಾಸಿಂಗ ಎಲ್ಲಾ ಕಟ್ತಾರ. ಅವಾಗ ಕಾಲ್ full ನುಸ್ತಿರ್ತಾವ ಕುತ್ಕೊಂಡ್ ಮಂಡಿಗಾಲ್ ಊರಿ ಕೂರ್ಬೇಕಲ್ಲಾ . ಹೌದ ಹೌದ ಕೆಳ್ಗ ಕೂಡ್ಬೇಕ ಮತ್ತ ಅದು ಪೂರಾನು ಕೂಡುವಂಗಿಲ್ಲಾ ಅರ್ದಾ ಮರ್ದಾ ಕುಂತಿರ್ತಿವಿ.

ಯಾವಾಗ ಎಬ್ಬಿಸಿ ನಿಂದರಸ್ತಾರೊ ಅನ್ನೋವಂಗ ಆಗಿರ್ತೆತಿ ಅವಾಗ. ಹ್ಮ್ ಆಮೇಲೆ ಹುಡ್ಗನ ಮ~ ಮಾವಾ ಹುಡ್ಗಿ ಮಾವಾ ಆಹ್ ಅವ್ರ ಅವ್ರ ಅವ್ರನ್ ಎತ್ಕೊಂಡ ಇದರ ಹತ್ರ ಕರ್ಕೊಂಡ್ ಹೋಗ್ಬೇಕ ನಮ್ಮ್ ಲ್ಲಿ ಪೂಜಾಕ ಎಲ್ಲಾ ಶಿವಾ, ಪಾರ್ವತಿ. ಎಲ್ಲಾ ready ಮಾಡಿ ಪಂಚ ಕಳಸಾ ಹೂಡಿರ್ತಾರ ನಮ್ಮ್ ಮಂದಿಯೊಳಗ. ಅವಾಗ ಅಲ್ಲಿ ಕ~ ಎತ್ಕೊಂಡ ಹೋಗ್ಬೇಕ ಹುಡ್ಗಿ ಸೋದರ ಮಾವಾ ಆಗೋವ್ರು ಹುಡ್ಗನ್ ಸೋದ್ರ ಮಾವಾ ಆಗೋವ್ರು ಅವ್ರ ಅವ್ರನ ಎತ್ಕೊಂಡ್ ಹೋಗಿ ಅಲ್ಲಿ ಇಳ್ಸಬೇಕ್ ಅವ್ರ . ಆಹ್ ಇಳಸಿಂದ ಎಲ್ಲಾ ಪುರೋಹಿತ್ರ ನಮ್ಮ್ ಲ್ಲಿ ಐಗೊಳ್ನ ಕರ್ಸ್ತ~ ನಾವ್ ಮದ್ವಿ ಮಾಡಾಕ.

ಹ್ಮ್ ಬಂದು ಆಹ್ ಅಂದ್ರ.

Hai ಸಂಧ್ಯಾ ಅವ್ರೆ ಕೇಳಿಸ್ತಿದ್ಯಾ? ಹಾ ಹಾ ಕೇಳ್ತಿದೆ, ನಿಂಗ್ ಕೇಳಿಸ್ತಿದ್ಯಾ ನಾನ್ ಮಾತಾಡಿದ್ದು? ಹಾ ಹಾ ಕೇಳಿಸ್ತಿದೆ. ಮತ್ತೆ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ, ನೀನು? ನಾನು ಚೆನ್ನಾಗಿದ್ದೇನೆ.

ಹ್ಮ್ ಆಯ್ತ್ ಆಯ್ತ್, ನಿಂದ್ ಆಯ್ತಾ?

ಹ್ಮ್ ಈಗ ಆಯ್ತ್ ಅಷ್ಟೇ. ಹ್ಮ್, ಮತ್ತೆ? ಊಟ ಆಗಿ ಮೊ~ ಊಟ ಆಗಿ mobile ಹಿಡ್ಕೊಂಡ್ ಕೂತಿದ್ದೆ . ಅಷ್ಟ್~ ಅಷ್ಟ್ರಲ್ಲಿ ನಿಂಗ್ message ಬಂದಿದಾ, ನಮ್ಮ ಶಾಲೆಯಲ್ಲಿ get together ಇದೆ ಅಂತೆ. ಹೌದು ಹೌದು ನಾನು just ಇವಾಗ ನೋಡ್ದೆ ನಾನು.

ಹ್ಮ್ ನಾನ್ಸ ಹಂಗೆ, ಏನ್ ಹೋಗೋ plan ಇದ್ಯಾ ನೀನು?

ಹೋಗಣ ನಾವು ಸಿಗಣ ನಾವು ತುಂಬಾ ವರ್ಷ ಆಯ್ತಲ್ಲ school ಇಂದಲ್ವಾ.

ಹೌದು ನೋಡಿದ್ದೆ ನೋಡಿದಾಗಲೆ ಖುಷಿ ಆಯ್ತು ಒಮ್ಮೆ. ಹ್ಮ್ ಅದು ಎಷ್ಟೋ ವರ್ಷ ಆಯ್ತಲ್ಲ school ಬಿಟ್ಟಿ.

ಈವಾಗ ಎಲ್ಲರೂ ಸಿಕ್ತಾರೆ ಅದು ಒಂತರ ಅದು ನೆನಪುಗಳು ತುಂಬಾ ಅಲ್ಲ school ಅಂದ್ಮೇಲೆ. ಹೌದು ಹೌದು ನಮ್ಮ classroom ಎಲ್ಲಾ ಹೋಗ್ಬೇಕಿತ್ತು ಒನ್ಸಲ. ಹಾಗೆ ಇದೆಯಾ ಬದಲಾಗಿದೆಯಾ ಏನು ಗೊತ್ತೇ ಇಲ್ಲ. ಹೌದೌದು. teachers ಎಲ್ಲಾ ಅದೇ ಇದಾರಾ ಗೊತ್ತಿಲ್ಲ ಅಲ್ಲ. ಶಿಕ್ಷಕರು ಅಷ್ಟೇ ಜನ ಇದ್ದಾರೆ ಏನು, retirement ಆಗಿದ್ಯಾ ಹೆಂಗೆ ಯತ್ತ ಅಂತ ಗೊತ್ತಿಲ್ಲ ಅಲ್ಲ.

ಹ್ಮ್ ಕೆಲವ್ರು ನಮಿಗೆ ಪಾಠಕ್ಕಿದ್ದ ಕೆಲವ್ರಿಗೆ retirement ಆಗಿರ್ಬೋದಾ ಅಂತ. ಆವಾಗ್ಲೇ ಸ್ವಲ್ಪ ಅವ್ರು ದೊಡ್ಡ ದೊಡ್ಡ age ಅಲ್ಲಿ ಇದ್ರು. ಹ್ಮ್ ಹ್ಮ್. ನಿಮ್ಮ ಕಡೆ ಬರ್ತಿದ್ದಾರೆ ನಿಮ್ class ಇಂದ ಬರ್ತಿದ್ದಾರಾ? ಅದೇ WhatsApp group ಅಲ್ಲಿ ಕೆಲ್ರು ಅದು ಸಂದೇಶ ಹಾಕ್ತಾ ಇದ್ದಾರೆ. ಒಂದು ಹತ್ತು ಜನ, ಬರ್ತೇನೆ ಅಂತ ಹೇಳಿದಾರೆ ಉಳ್ದವ್ರದ್ದು ಗೊತ್ತಿಲ್ಲ ಎಂತ ಮಾಡ್ತಾರೆ ಅಂತ. ನಿಮ್ಮಿಂದ ಯಾರೆಲ್ಲಾ ಬರ್ತಾರೆ? ನಮ್ಮಿಂದ ಇವಾಗ ಕರೆ ಮಾಡಿ ನೋಡ್ಬೇಕು ಯಾರ್ಯಾರು ಬರ್ತಾರಾ ಅಂತ.

ಹ್ಮ್ ನಮ್ಮದ್ರಲ್ಲಿ ನಾವು ಹತ್ತು ಜನ ಅಂತೂ ಹೇಗೂ ಇದ್ದೇವೆ ಉಳಿದವರಿಗೆ ಕರೆಯ ಏನಾದ್ರು ಮಾಡಿ ಕೇಳ್ಬೇಕು. ಹೌದು ಹೌದು ಮತ್ತೆ ಏನ್ ಏನ್ ಹಾಕೊಂಡು ಬರ್ತೀಯಾ?

ಅದೇ ನೋಡ್ಬೇಕ್ ಅಷ್ಟೇ ಶಾಲೆ ಅಲ್ವಾ. ಹಾಗಾಗಿ ಸ್ವಲ್ಪ ಒಂದು ಒಳ್ಳೆ, ಒಳ್ಳೆ ಉಡುಪನ್ನೇ ಹಾಕ್ಬೇಕು ಅಷ್ಟೇ jeans ಎಲ್ಲಾ ಹಾಕಿದ್ರೆ ಸರಿಯಾಗುದಿಲ್ಲ ಶಾಲೆಗೆ. ಹೌದೌದು ನಾನು ಸೀರೆ ಉಡೋಣ ಅಂತ ಅಂನ್ಕೊಂಡಿದೇನೆ. ನೋಡೋಣ ಯಾರು ಸಿಕ್ತಾರೆ ಅಂತ. ಅದು ನಾನು ಸೀರೆ ಇಲ್ಲಿ.

ಏಕೆ ಅಂದರೆ ನಾವು ಅಲ್ಲಿರೋ seniors ಅಲ್ವಾ, ಇವಾಗ ಅವ್ರು ಮಕ್ಕಳಿಗೆ ನಮ್ಮನ್ನು ನೋಡುವಕಾಂತನೇ ಕಾಯ್ತಿರ್ತಾರೆ, ಹಂಗೆ ಎಲ್ಲರೂ re~ reunite ಅಲ್ಲ get together .

ಹಾಗಾಗಿ ಸ್ವಲ್ಪ ಮಿಂಚಿಂಗ್ ಆಗಿ ಹೋಗೋಣ ಅಂತ. ನನ್ ಹತ್ರ ನಾನ್ ಈಗ PG ಅಲ್ಲಿ ಇದ್ದೇನೆ, ಸೀರೆ ಇಲ್ಲ ಹಾಗಾಗಿ ಚೂಡಿದಾರವೇ ಹಾಕೊಂಡು ಬರ್ಬೇಕು ಅಷ್ಟೇಯಾ ಅಂತ. ಹೋ ಹೌದಾ ಮತ್ತೆ? ಆಮೇಲೆ ಗಮ್ಮತ್ ಇರ್ಬೋದಾ ಅಂತ ಅಲ್ಲ. ಹಾ ಅದು get together ಅಲ್ವಾ. ಎಲ್ಲಾ ಎಲ್ಲಿಂದ ಎಲ್ಲಿಂದನೋ ಬರ್ತಾರೆ ಜನ್ರು. ಈಗ ಯಾರು ಯಾರೋ ನಾವು ಒಂದ್ ಒಂದ್ ಕೆಲ್ಸದಲ್ಲಿ ಇದ್ದೀವಿ. ಅವ್ರು ಏನು ಗೊತ್ತಿಲ್ಲ. ಅಲ್ ಹೋದ್ ಮೇಲೇನೆ ಗೊತ್ತಾಗೋದು ಎಂತ ಎತ್ತ ಅಂತ. ನಂಗಂತು full ಕಾತುರದಿಂದ ಕಾಯ್ತಾ ಇದ್ದೇನೆ ಅಂತ ಹೇಳುವ ಹಾಗೆ ಆಗಿದೆ ಹೇಗಿದ್ದಾರೆ ಎಲ್ಲರೂ ಅಂತ ಎಲ್ಲಾ. ಶಾಲೆ ಹೇಗಿದೆ ಅಂತ ನೋಡ್ಬೇಕು. ಹ್ಮ್‌ ground ಎಲ್ಲಾ ಹೇಗಿದೆ ಅಂತ ನೋಡ್ಬೇಕಲ್ಲ. ಹಾ ಹೌದು ಸುಮಾರ್ ಬದಲಾಗಿದೆ ಅನ್ಸುತ್ತೆ ಕೆಲವು photo ಬರ್ತದಲ್ಲ WhatsApp ಅಲ್ಲಿ ಕೆಲವೆಲ್ಲ ಬದಲಾವಣೆ ಆದ ಹಾಗೆ ಉಂಟು ಮತ್ತೆ ಗೊತ್ತಿಲ್ಲ. ಹ್ಮ್. ನೋಡುವ ಅಂತೆ ಅಲ್ಲಿ ಹೋಗಿ. ಹ್ಮ್ ಹೌದು. ಸರಿ ನಿನ್ ಅಲ್ಲಿ ಅಲ್ಲಿಗ್ ಬಂದಾಗ ನಂಗೊಂದು ಕರೆ ಮಾತಾ ಮಾಡು ಆಯ್ತಾ? Okay, okay ನಾನು ಕರೆ ಮಾಡ್ತೇನೆ ನಿನ್ಗೆ ಸಿಗೋಣ ಅಂತೆ ಅಲ್ಲಿ. ಸರಿ ಹಾ ಅಲ್ಲೇ ಸಿಗ್ವಾ ಹಾಗಿದ್ರೆ ಸರಿ. ಹ್ಮ್ okay ಆಯ್ತಾಯ್ತು. Okay ಆಯ್ತು ಇಡ್ತೇನೆ bye .

ಹ. ನಾನ್ super , ನೀವು?

ಮತ್ತೆ Christmas ರಜೆ ಸಿಕ್ಕಿತಾ? ಹ. Christmas ರಜೆ ನಮಗೆ ಎರಡು ದಿವ್ಸ ಮಾತ್ರ. ಶನಿವಾರ ಆದಿತ್ಯವಾರ ಈ ಸಲ ಆ ಶನಿವಾರ ಬಂದು ರಜೆ ಸ ಇಲ್ಲ ಅದು ಮುಗೀತು.

ಅಂದ್ರೆ ಶನಿವಾರ ನಮ್ಗೆ ಯಾವಾಗ್ಲೂಸ ರಜೆ ಉಂಟು ಅಂದ್ರೆ ಬೇರೆ extra ರಜೆ ಅಥವಾ ಹಾಗೆಲ್ಲ ಎಂತ ಇಲ್ಲ.